ಪೆಟ್ರೋಲ್ ಬೇಡ ಏನು ಬೇಡ ಅರಾಮ್ ಇದು ತಳ್ಕೊಂಡ್ ಹೋಗ್ಬಹುದು ನಾವು.

ಮತ್ತ ಈ ಜಿಮ್ ಮಾಡುವಾಗ ಅಲ್ಲಿ ಅವರೊಂದು ಪೌಡರ್ ಕೊಡ್ತರ್ ರೀ.

ಆಹ್ಹ್ ಪೌಡರ್ ತಿನ್ನೋದ್ರಿಂದ ಬಾಡಿ ಗ್ರೋಥ್ ಆಗ್ತಾತ್ ರೀ.

ಇಲ್ಲೆ ನಾವು ಒಂದು ರೈಲ್ವೆ ಹಳಿಯನ್ನ ನೋಡಕ್ ಹತ್ತೀವಿ ರೀ ಈ ರೈಲ್ವೆ ಹಳಿ ನೋಡ ತ್ಲೆ ನಂಗ ಅಮೊನ್ನೆ ಒಡಿಸ್ಸಾ ದೊಳ್ಗ್ ಅನಡೆದಂತಹ ಆಕ್ಸಿಡೆಂಟ್ ನೆನ್ಪಾಕತ್ರಿ.

ಆಹ್ಹ್ ಮಸೀದಿ ಮಸೀದಿ ಆಗೈತ್ರಿ ಇದಂದ್ರ ಪವಿತ್ರ ಸ್ಥಳ ಇರ ಅಂದ್ರ ಇವ್ರು ಅಲ್ಲಾಹೋ ಅಕ್ಬರ್ ಅಲ್ಲಾನ ಪೂಜೆ ಮಾಡ್ತರ್ರಿ.

ನಾವು ಇಲ್ಲಿ ಒಂದು ಚಹದ್ ಅಂಗಡಿ ನೋಡಕ್ ಹತ್ತೀವ್ರಿ ಈ ಚಾ ದ್ ಚಾ ಅಂಗಡಿ ನೋಡತ್ಲೆ ನಮಗ--